ಹಾಗೆ ಇದರಲ್ಲಿ ಹೊಳಕ್ಕೆ ಹೋಗಲು ಬಕ್ರ ದೇವಸ್ತೆಯನ್ನು ಅಳವಡಿಸಿದ್ದಾರೆ ಎಂದು ಹೇಳಬಹುದು.

ಹೈಸ್ಕೂಲು ಕಾಲೇಜು ನೋಡಲು ಹಳೆಯ ಕಾಲದ ಇದ್ದಲ್ಲಿ ಇದ್ದು--

ಹಾಗೆ ಬಾಜು ಅಂಗಡಿಯಲಿ ಒಬ್ಬ ವ್ಯಕ್ತಿಯನ್ನು ಕಾಣಬಹುದು.

ಹಾಗೆ ಇದರ ಮುಂದುಗಡೆ ಹಳದಿಯಾದ ಗೇಟ್ಗಳು ಮತ್ತು ಕಬ್ಬಿಣದ ಕಂಬವನ್ನು ಕಾಣಬಹುದು.

ದೂರದಲ್ಲಿ ದೊಡ್ಡದಾದ ಮರಗಳು ಮತ್ತು ಒಂದು ಮನೆಯನ್ನು ಕಾಣಬಹುದು.

ಇದರಲ್ಲಿ ಹಲವಾರು ರೀತಿಯಾದ ವಿದ್ಯುತ್ ವಯರ್ ಗಳನ್ನು ಕಾಣಬಹುದು.

ಹಾಗೆ ಈ ಟೇಬಲಿ ನ ಮೇಲೆ ಸಣ್ಣ ಪುಟ್ಟ ವಸ್ತುಗಳನ್ನು ಕಾಣಬಹುದು.

ಇದು ಒಂದು ಸ್ಪೀಕರ್ ಅಥವಾ ಡಕ್ ನ--

ಅವುಗಳನ್ನು ಕ್ಲೀನ್ ಮಾಡುತ್ತಿದ್ದಾರೆ ಎಂದು ಹೇಳಬಹುದು.

ಇದು ಒಂದು ಸಿಲ್ಕ್ ಸ್ಯಾರಿಸ್ ಅಂಗಡಿಯ ಮುಂಭಾಗದ ಆವರಣವಾಗಿದೆ ಇಲ್ಲಿ ಹಲವಾರು ರೀತಿಯಾದ ಬೈಕ್ ಗಳು ನಿಂತಿದ್ದು--

ಈ ದೃಶ್ಯ ನೋಡಲು ತುಂಬಾ ಸುಂದರವಾಗಿದ್ದೆ ಇದರಲ್ಲಿ ಒಂದು ಲೈಟಿಂಗ್ ನ ಅವಸ್ಥೆ ಅಳವಡಿಸಿದ್ದಾರೆ ಎಂದು ಹೇಳಬಹುದು.

ಇದು ಒಂದು ಮಹಿಳೆಯರು ಸಾಲಿನಲ್ಲಿ ನಿಂತಿರುವ ದೃಶ್ಯವನ್ನು ಕಾಣಬಹುದು.

ಇದರಲ್ಲಿ ದೊಡ್ಡದಾದ ಮನೆ ಅಥವಾ ಒಂದು ರೇಷನ್ ಅಂಗಡಿ ಮುಂಭಾಗದಲ್ಲಿ ಇದೆ ಎಂದು ಹೇಳಬಹುದು.

ಇದು ಒಂದು ಹೋಟಲ್ ಎಂದು ಹೇಳಬಹುದು.

ಇದೇ ರೀತಿಯಾದ ವಸ್ತುಗಳನ್ನು ನಾವು ಕಾಣಬಹುದು ಹಾಗೆ ಹೊರಗಡೆ ಸಣ್ಣಪುಟ್ಟ ಲಾರಿಗಳು ಮತ್ತು--

ಹಾಗೆ ಎರಡು ರೀತಿಯಾದ ಮುಂಭಾಗದಲ್ಲಿ ಕುದುರೆಯ ಗೊಂಬೆ ಇದೆ ಎಂದು ಹೇಳಬೋದು.

ಇವುಗಳಿಗೆ ಹೂವಿನ ಹಾರವನ್ನು ಹಾಕಿದ್ದು ಇದು ನೋಡಲು ತುಂಬ ಸುಂದರವಾಗಿದೆ ಎಂದು ಹೇಳಬಹುದು.

ಇದು ಒಂದು ಮೆನ್ಸ್ ಪಾರ್ಲರ್ ಅಂದು ಹೇಳಬಹುದು.

ಇದರ ಮುಂಭಾಗದಲ್ಲಿ ಒಬ್ಬ ವ್ಯಕ್ತಿಯ ಫೋಟೋ ಗೊಂಬೆಯನ್ನ ಹಾಕಿದ್ದಾರೆ.

ಇದು ಒಂದು ಕಾರು ನಿಂತಿರುವ ಜಾಗ ಎಂದು ಹೇಳಬಹುದು.

ಗೇ ಒಂದು ಆಟೋ ನಿಂತಿದೆ ಎಂದು ಹೇಳಬಹುದು.